ಇದು ಒಂದು ಸಮುದ್ರದ ಒಂದು ಸಮುದ್ರದ ಸಂಜೆ ಟೈಮಿನ ಅಹ್ ಸೂರ್ಯ ಮುಳುಗುತ್ತಿರುವ ಒಂದು ದೃಶ್ಯದ ಒಂದು ಸಮುದ್ರದ ಅಹ್ ಸಮುದ್ರ ಇದು ಚಿತ್ರಣವಾಗಿದ್ದು--

ಮತ್ತೆ ಇಲ್ಲಿ ಮುಂದಷ್ಟೇ ಎರಡು ಆಟೋ ಗಳು ನಿಂತಿವೆ ಹಿಂದೆ ಬಾಯ್ ಬಾರಿಕಟ್ಟೆ ಗಳನ್ನೂ ಹಾಕಿದ್ದಾರೆ. ಪಕ್ಕದಲ್ಲಿ ಆಕಡೆ ಸ್ಕೂಟಿ ಗಳು ಪಾರ್ಕಿಂಗ್ ದಲ್ಲಿ ಇವೆ. ತುಂಬ ಏರಿಯಾ ತುಂಬ ರಶ್ ರಶ್ ಇದೆ --

ಈ ಚಿತ್ರ ಒಂದು ಶಿವಮೊಗ್ಗದ ಚಿತ್ರಣ ಇದು ಒಂದು ಮಾರ್ಕೆಟಿನ ಚಿತ್ರಣ ಚಿತ್ರವಾಗಿದ್ದು.

ಈ ಚಿತ್ರವೂ ಒಂದು ಬಾಲಾಜಿ ಫ್ಲವರ್ಸ್ ಶಾಪ್ನ ಒಂದು ಚಿತ್ರಣವಾಗಿದ್ದು ಅಲ್ಲಿ ಎಲ್ಲ ರೀತಿಯ ಹೂವುಗಳನ್ನು ಕಟ್ಟುತ್ತಿದಾರೆ ಮತ್ತೆ ಕಟ್ಟೋ ಹೂವುಗಳನ್ನು ನೇತಾಕಿದಾರೆ ಹಾಗೆ ಒಂದು ದೊಡ್ಡವಾದ ಹೂವಿನ ಹಾರವನ್ನ ಮಾಡಿ ಇಲ್ಲಿ --